ಇದು ನೋಡ್ಲಿಕ್ಕೆ ಒಂದು ವಾಟರ್‌ ಪಾರ್ಕ್‌ ತರ ಕಾಣಿಸ್ತ ಇದೆ.

ನೆಲದ ಮೇಲೆ ಹಾಕ್ತಾ ಇರುವಂಗೆ ಕಾಣಿಸ್ತಾ ಇದೆ.

ಒಬ್ರು ಪಿಂಕ್‌ ಕಲರಿನ ಷರ್ಟ್‌ ಹಾಕೊಂಡಿದ್ದಾರೆ ಇನ್ನೊಬ್ರು ನೀಲಿ ಕಲರಿನ ಷರ್ಟ್‌ ಹಾಕೊಂಡಿದ್ದಾರೆ.

ಅಹ್ ಒಂದು ಅಗರ್‌ಬತ್ತಿ ಹಾಕಿದ್ದಾರೆ ಅಲ್ಲಿ ಮತ್ತೆ ಜನ್ರು ಯಾರು ಜಾಸ್ತಿ ಕಾಣಿಸ್ತ ಇಲ್ಲ ಅಹ್ ರೈಲ್ವೆ ಸ್ಟೇಷನ್ ಏ ಇರ್ಬಹುದು ಅಹ್ ಹಂಗೆ ಕಾಣಿಸ್ತ ಇದೆ.

ಇದು ನೋಡ್ಲಿಕ್ಕೆ ಒಂದು ಕೋಟೆ ಮತ್ತೆ ಇದು ಟೀಪುಸುಲ್ತಾನ್‌ ಅವ್ರು ಮಾಡಿರುವಂತ ಯಾವುದಾದ್ರು ಕೋಟೆ ಇರ್ಬಹುದು ಮತ್ತೆ ಇದು ಒಂದು ಗುಡ್ಡದ ಮೇಲೆ ಇರುವಂಗೆ ಕಾಣಿಸ್ತ ಇದೆ.

ಮತ್ತೆ ಅಹ್ ಇಲ್ಲಿ ಒಂದು ಪುಟ್ಟವಾದ ಮಾರ್ಗ ಕೂಡ ಇದೆ ಅದ್ರಿಂದ ನೀವು ಗುಹೆ ಒಳಗಡೆ ಹೋಗಬಹುದು ಅಂತ ಕಾಣಿಸ್ತ ಇದೆ ಮತ್ತೆ ಆಕಾಶ ತುಂಬ ನೀಲಿಯಾಗಿದೆ ಚೆನ್ನಾಗಿದೆ.

ಮತ್ತೆ ಅಹ್ ತುಂಬ ನಕ್ಷತ್ರಗಳು ಎಲ್ಲ ಕಾಣಿಸ್ತ ಇದೆ ಲೈಟ್‌ ಮತ್ತೆ ಅವಳು ಒಂದು ನೀಲಿ ಕಲರಿನ ಜೀನ್ಸ್‌ .

ತುಂಬ ಚೆಂದ ಇದೆ. ಇದು ಮದುವೆ ಮುಂಜಿಯಲ್ಲಿ ಎಲ್ಲ ಹಾಕುವಂಗೆ ಇದೆ ಫಂಕ್ಷನ್‌ ಗೆ ಹಾಕುವಂತ ಬಟ್ಟೆ .ಯಾವುದೋ ಒಂದು ದೊಡ್ಡವಾದ ಅಂಗಡಿ ಇರ್ಬಹುದು.

ಮತ್ತೆ ಜನ್ರು ಕೂಡ ಯಾರು ಕಾಣಿಸ್ತ ಇಲ್ಲ ರೋಡ್‌ನಲ್ಲಿ ಹೈವೇ ಇರ್ಬಹುದು.

ಇದು ಒಂದು ಮದುವೆಗೆ ಮಾಡಿರುವಂತ ಮಂಟಪ ತರ ಕಾಣಿಸ್ತ ಇದೆ ಒಂದು ದೊಡ್ಡ ಮಂಟಪ ತರ ಇದೆ ಮೇಲೆ ಹೂವಿಂದ ಅಲಂಕಾರ ಮಾಡಿದ್ದಾರೆ .

ಇದು ಕೂಡ ಒಂದು ಯಾವುದೋ ಒಂದು ಫಂಕ್ಷನ್‌ ತರ ಕಾಣಿಸ್ತ ಇದೆ ಪೂಜೆ.

ಎಂತ ಅಂತ ಸರಿಯಾಗಿ ಗೊತ್ತಾಗ್ತ ಇಲ್ಲ ಮಾರೆ ಅಹ್ ತುಂಬ ಸತಿ ತೋರ್ಸಿದ್ದಾರೆ ಈ ಚಿತ್ರ.

ಮತ್ತೆ ಆ ಮಸೀದಿಯ ಗೇಟ್‌ ಬಂದ್‌ ಮಾಡಿದ್ದಾರೆ ಅಹ್ ತುಂ ತುಂಬ ಚಂದ ಇದೆ.

ಇದು ಮಂಗ್ಳೂರ್‌ ಏರ್‌ಪೋರ್ಟ್ ತುಂಬ ಸುಂದರವಾಗಿ ಕಾಣಿಸ್ತ ಇದೆ ಅಹ್ ತುಂಬ ಜನರು ಕಾಣಿಸ್ತಾ ಇದ್ದಾರೆ ಅವ್ರು ಏರ್‌ಪೋರ್ಟ್ ಒಳಗೆ ಹೋಗುವಂಗೆ ಇದೆ.

ರಿಕ್ಷಾ ಎಲ್ಲ ಕಾಣಿಸ್ತಾ ಇದೆ ಅಹ್ ಹತ್ತಿರ ಬಸ್‌ ಸ್ಟಾಂಡ್‌ ಇರ್ಬಹುದು ಮತ್ತೆ ಅಲ್ಲಿ ಒಂದು ದೊಡ್ಡವಾದ ಪೋಸ್ಟರ್‌ ಹಾಕೊಂಡಿದ್ದಾರೆ.

ಮತ್ತೆ ಆಚೆ ಒಂದು ಪೋಸ್ಟರ್ ಹಾಕಿದೆ.‌ ಅದು ಎಂತ ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮತ್ತೆ ನಿಂತಿರೋ ಒಬ್ಬ ಮನುಷ್ಯ ಬಿಳಿ ಟಿಷರ್ಟ್‌ ಹಾಕೊಂಡಿದ್ದಾನೆ.